ಫ್ಲೈಓವರ್ ನ ಕಾಂತಾಯಿದ್ದೀವಿ ಈ ಫ್ಲೈಓವರ್ ಕೆಳಗಡೆ --

ಹಲವಾರು ಬಗೆಯ ಹೂವುಗಳು ನಾವು ನೋಡತಾಯಿದೀವಿ ಮತ್ತು --

ಈ ತರಹ ಇಲ್ಲಿ ಮೈಸೂರ್ ಆರಮನೇ --

ಆ ದೊಡ್ಡ ದಾದಾ ಬೆಟ್ಟ ಗುಡ್ಡ ಮತ್ತು --

ಆ ಟವರ್ ಸಹ ಕಣ್ ಕಾಣಬಹುದು --

ಮತ್ತು ಇಲ್ಲಿ ಅಂಗಡಿಯಲ್ಲಿ ಹಲವಾರು ಬಗೆಯ ಕಾಫಿ ಬೀಜಗಳು ಮತ್ತು ಪೌಡರ್ ಸಹ ಸಿಗುತ್ತದೆ.

ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡಿತಾಇರುದನ್ನ ನೋಡಬಹುದು --

ಬಸ್ಸಿನಲ್ಲಿ ಅಹ್ ಅಹ್ ಕಾಡಿನ ಒಳಗಡೆ ಹೋಗುವ --

ಈ ಚಿತ್ರದಲ್ಲಿ ನಾವು ಒಂದು ರೋಡ್ ಸೈಡಿ ನಲ್ಲಿ ಇರುವ ಒಂದು ಮೋರ್ ಸೂಪರ್ ಮಾರ್ಕೆಟ್ ನ್ನ ನೋಡ್ಥ ಇದ್ದಿವಿ .

ಈ ರೂಮ್ ನಲ್ಲಿರುವ ವಾರ್ಡ್ರೋಬ್ ಮತ್ತು ಮಿರರ್ --

ಪಾರ್ಕಿಂಗ್ ಅನ್ನ ನೋಡುತ ಇದ್ದಿವಿ ಮತ್ತು --

ಐಸ್ ಕ್ಯೂಬ್ಸ್ ಇರುವುದನ್ನ ನೋಡಬಹುದು ಇದು ಪೋಮ್ಪ್ರೇಟ್ ಫಿಶ್ ಅಂತ.

ಹೇಳ್ತಾರೆ ಇಂಗ್ಲಿಷ್ ನಲಿ ವೈಟ್ ಪೋಮ್ಫ್ರೆಟ್ ಅಂತ.

ಇಲ್ಲಿ ಈಚೆಕಡೆ ಗೇಟ್ ಓಪನ್ ಆಗಿರದನ್ನ ನೋಡತಾ ಇದ್ದಿವಿ ಮತ್ತು ಇಲ್ಲಿ --

ಇಲ್ಲಿ ಗೇಟ್ ಅನ್ನು ಓಪನ್ ಆಗಿರದನ್ನ ನೋಡಬಹುದು ಮತ್ತು ಪೆಟ್ರೋಲ್ --

ಈ ಚಿತ್ರದಲ್ಲಿ ನಾವು ಒಂದು ಹಲವಾರು ಅಂಗಡಿಯನ್ನು ನೋಡ್ತಾ ಇದಿವಿ.

ಈ ಅಂಗಡಿಯ ಬೋರ್ಡ್ ಸಹ ಕಾಣ್ತಾ ಇದೆ ಒಂದು ಅಂಗಡಿ ಹೆಚ್_ ಯಸ್_ ಆರ್ ಕೋಚಿಂಗ್ ಸೆಂಟರ್ ಇದೆ.

ಈ ಚಿತ್ರದಲ್ಲಿ ನಾವು ಒಂದು ಎಸ್.ಬಿ.ಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವನ್ನು ನೋಡುತ ಇದ್ದಿವಿ.

ಈ ಚಿತ್ರದಲ್ಲಿ ನಾವು ಒಂದು ಪೂರ ಸಭೆ ಶ್ರೀರಂಗ ಪಟ್ನಾ --

ಅಂದರೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಶ್ರೀರಂಗ ಪಟ್ನಾ ಅಂತ --

ನಾವು ಈ ಚಿತ್ರದಲ್ಲಿ ನೋಡತಾ ಇದ್ದಿವಿ ಇವರು ಲೈವ್ ಜಾಕೆಟ್ ಆನು ಧರಿಸಿ --

ಅರಣ್ಯವನ್ನ ನೋಡುಡ್ಥೈದ್ದೀವಿ ಇದು ಹಸಿರಾಧ ಗಿಡಮರಗಳಿಂದ ದೊಡ್ಡ ದೊಡ್ಡ --

ಇಲ್ಲಿ ನಮಗೆ ಬೇಕಾದಂತಹ ಕಾಫಿ ಪುಡಿ ಯನ್ನು --

ಕರ್ನಾಟಕ ಫ್ಲಾಗ್ ಅನ್ನು ಹಾಕಿರದ್ ನ್ನ ನೋಡಬಹು --

ಹಲವಾರು ಜನ ನಿಂತಿರುವುದನ್ನು ಸಹ ಇಲ್ಲಿ ಕಾಣ್ತಾ ಇದಿವಿ ಇದು ಎಂಟ್ರನ್ಸ್ ಅನ್ನು --

ಮಸೀಧಿ ಯನ್ನು ಮುಸ್ಲಿಂ ಧರ್ಮದ ಒಂದು ಮಸೀಧಿ ಇದು --

ಸಿಸ್ಟಮ್ ಸಹ ನೋಡಬಹುದು ಮತ್ತು ಹಲವಾರು ಪೇಪರ್ ವರ್ಕ್ಸ್ ಇಟ್ಟಿರುವುದು ಸಹ --

ನಾವು ಈ ಚಿತ್ರದಲ್ಲಿ ಕಾಣುಬಹುದು ಹಲವಾರು ಬಂಡಿ ಕುಳಿತಿರುವಾದ್ದನ್ನು --

ಈ ಚಿತ್ರದಲ್ಲಿ ನಾವು ಒಂದು ಸ್ಟೂಲಿನ ಮೇಲೆ ಎರಡು ಸ್ಟೂಲಿನ ಮೇಲೆ ಎರಡು ಪ್ಲೇಟ್ ಅನ್ನು --

ಈ ಚಿತ್ರದಲ್ಲಿ ನಾವು ದೊಡ್ಡ ದಾದಾ ಸಲೂನ್ ಅನ್ನ ನೋಡ್ಥ ಇದ್ದಿವಿ ಸಲೂನ್ ನಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ --

ನಾಲಕ್ಕು ಕಾರು ಗಳನ್ನು ನೋಡ್ತಾ ಇದ್ದಿವಿ ಈ ನಾಲಕ್ಕು ಕಾರು ಸಹ.

ಸ್ಕಾರ್ಪಿಯೊ ಕಾರು ನಿಲ್ಲಿಸಿ ಅದರ ಡೋರ್ ಓಪನ್ ಮಾಡಿ --

ಮೆಕ್ಯಾನಿಕ್ ಕೆಲಸ ಮಾಡುತ ಇರದನ್ನ ನಾವು ಈ ಚಿತ್ರದ ಮೂಲಕ ನಾವು ನೋಡಬಹುದು.

ಈ ಬ್ರಿಜ್ ಮೇಲಿಂದ ನಿಂತಿ --